ಚರ್ಚ್ ಒಳಗಡೆ ಬಹಳ ಜನ ಕುಂತ್ಕೊಂಡರು ಆಮೇಲೆ ಈ ಚರ್ಚ್ ನೋಡಕ್ ಬಹಳ ದೊಡ್ಡದೈತಿ.

ನಾವು ಇಲ್ಲಿ ಒಂದು ಕೆನರಾ ಬ್ಯಾಂಕ್ ನೋಡಕ್ ಹೋನ್ತಿವ್ರಿ ಈ ಕೆನರಾ ಬ್ಯಾಂಕ್ ಆಲ್ಮೋಸ್ಟ್ ಅಲ್ ಏಲ್ಲ ಸಿಟಿ ಒಳಗಡೇನೆ ಕಂಡುಬರ್ತಾವ್ರಿ.

ಕಲ್ಲಿನಿಂದ ನಿರ್ಮಾಣ ಮಾಡಿರ್ತಕ್ಕಂತಹ ಬೆಟ್ಟ ರೀ ಇದು ಅಮೆಲಿ ಈ ಬೆಟ್ಟ ನೋಡಾಕ ಬಹಳ ದೊಡ್ಡದೈತ್ರಿ.

ಈ ಬೆಟ್ಟಕ ಎಷ್ಟು ಇದು ಮಾಡಿದ್ರು ಕಮ್ಮಿ ಆಗಲಾರಿ.

ನಾವು ಇದರ ಒಳಗಡೆ ಹೈ ಕೋರ್ಟ್ ನೋಡಕ್ ಹೊಂಟಿವಿ ಈ ಹೈ ಕೋರ್ಟ್ ಕೆಂಪ್ ಕಲರ್ ಒಳಗಡೆ ಇರತೈತ್ರಿ.

ನಾವು ಇಲ್ಲಿ ಒಂದು ಪೋಸ್ಟ್ ಆಫೀಸ್ ಅನ್ನ ನೋಡಕ್ ಹೊಂಟಿರಿ ಈ ಪೋಸ್ಟ್ ಆಫೀಸ್ ನೋಡಿದ್ರೆ ನಮ್ಗ .

ಯೋಗಾಸನವನ್ನು ಬಹಳ ಇಂಟರೆಸ್ಟ್ ಕೊಟ್ಟು ಯೋಗಾಸನ ಮಾಡುತ್ತಿದ್ದೇವೆ ಆಮೇಲೆ ಇವ್ರು --

ಯೋಗಾಸನ ಮಾಡೋದ್ರಿಂದ ಪುರ ಫಿಟ್ನೆಸ್ ಆ ಗಿರೋದನ್ನ ನಾವು ನೋಡಕ್ ಹೊಂಟಿವ್ ರೀ.